ಮತ್ತು ಪ್ಲಾಸ್ಟಿಕ್ ನ ತರ ಕಾಣುವಂತ ಕೈ ಗೆ ಹಾಕುವ ಬಳೆಗಳು ಮತ್ತು ಇನ್ನಿತರಗಳು ನಮಗೆ ಕಾಣಿಸುತ್ತವೆ.

ದೊಡ್ಡದಾದ ಒಂದು ಕಟ್ಟಡ ಇದು ಕಾಣಿಸುತ್ತದೆ ಇದು ಒಂದು ನಗರ ಪ್ರದೇಶಲ್ಲಿರುವ ಒಂದು ಐಷಾರಾಮಿ ಮಾಲ್ ಆಗಿದೆ ನೋಡಲು ತುಂಬಾ ಅಂದ್ರೆ ತುಂಬಾನೇ ಸುಂದರವಾಗಿದೆ.

ಈ ಚಿತ್ರದಲ್ಲಿ ನಮಗೆ ಇದು ಒಂದು ಕಾಡಿನ ತರ ಕಾಣಿಸುತ್ತದೆ ಇದು ಒಂದು ಗಿಡ ಏನಿದೆ ತುಂಬಾನೇ ದೊಡ್ಡದಾಗಿದೆ ಒಂದು ಆಲದ ಮರದ ತರ ನಮಗೆ ಕಾಣುತ್ತದೆ ಈ ಗಿಡವು ದೊಡ್ಡದಾಗಿದೆ ಕತ್ತಲವಾಗಿದೆ.

ಈ ಚಿತ್ರದಲ್ಲಿ ನಮಗೆ ಇಲ್ಲಿ ಒಂದು ಹಾಡಿನ ತರಾ ಕಾಣಿಸುತ್ತಿದೆ ಇಲ್ಲಿ --